ಇದೆ ಹಾಗೂ ಇಲ್ಲಿ ತುಂಬ ತೆಂಗಿನ ಮರ ಇದ.

ಇದು ಒಂದು ವಾಚ್ ಅಂಗಡಿ ಕಾಣಿಸ್ತಾ ಇದೆ ಇಲ್ಲಿ ಹಲವಾರು ವಾಚ್ ಗಳನ್ನು ಕಾಣಸ್ತಾ ಇದೆ ಮತ್ತೆ ಇಲ್ಲಿ ಒಂದು ಕಾಂಚಿನ ಅ--

ಟೇಬಲ್ ಅಲ್ಲಿ ಹಲವಾರು ವಾಚ್ ಗಳನ್ನು ಇಟ್ಟಿದ್ದಾರೆ ಮತ್ತು ಅಲ್ಲಿ ಪೋಸ್ಟರ್ ಕೂಡ ಹಚ್ಚಿದ್ದಾರೆ ಇಲ್ಲಿ ಯಾರು ಕಾಣಸ್ತಾ ಇಲ್ಲ ಬರಿ ವಾಚ್ ಗಳಸ್ತೆ ಕಾಣಸ್ತಾಇವೆ ಮತ್ತೆ ಇಲ್ಲಿ --

ಇದು ಒಂದು ಕಟಿಂಗ್ ಶಾಪ್ ಆಗಿದೆ ಇಲ್ಲಿ ಹಲವಾರು ಜನಗಳು ಕಾಣಿಸ್ತಾ ಇದ್ದಾರೆ ಮತ್ತೆ ಇಲ್ಲ--

ಬಹಳ ಚೆನ್ನಾಗಿರೊ ದೃಶ್ಯ ಕಾಣ್ತಾ ಇದೆ ಮತ್ತು ಇಲ್ಲಿ ಹಲವಾರು ಜನರುಗಳು ಬಂದಿದ್ದಾರೆ ಕಟಿಂಗ್ ಮಾಡಿಸ್ಕೊಳೊಕ್ಕೆ.

ಅ ಬೇಕಾಗಿರುವ ಅಗತ್ಯವಾದ ಸಾಮಾಗ್ರಿಗಳ ಶಾಪ್ ಇದೆ ಹಾಗೆ ಇಲ್ಲಿ ಒಂದು ಚಿಡಿ ಕಾಣತ್ತಾ ಇದೆ ಮತ್ತೆ--

ಹಾಗೆ ಇಲ್ಲಿ ತುಂಬಾ ತರದ ಮರಗಳಿವೆ.

ಈ ಒನ್ ಚಿತ್ರದಲ್ಲಿ ರಾಯಲ್ ಎನ್ಫೀಲ್ಡ್ ಅಂತ ಶಾಪ್ ಇದೆ.

ಮತ್ತೆ ಮೇಲೆಗಡೆ ಒಂದು ಶೊಪು ಇದೆ.

ಬೀದರ್ ಅಂತ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಇದು ಅಣ ಕೆಂಪು ಮಣ್ಣದ--

ಇಲ್ಲಿ ಎ_ಟಿ_ಎಂ ನಲ್ಲಿನ ರೊಕ್ಕ ತೆಗೀಲಿಕ್ಕೆ ಲೈನನ್ನು ಹಚ್ಚಿದ್ದಾರೆ ವ್ಯಕ್ತಿಗಳು.

ಏ ಇಲ್ಲಿ ಬಹಳ ಚೆನ್ನಾಗಿರೊ ದೃಶ್ಯ.

ಈ ಒನ್ ಚಿತ್ರದಲ್ಲಿ ಆ ಸೌಂಡ್ ಬಾಕ್ಸ್ ಟಿ_ವಿ ಮತ್ ಅದೇ ರೀತಿ ಅನೇಕ ವಸ್ತುಗಳ ಶೋರೂಮ್ ಇದೆ.

ಮತ್ತೆ ಒಂದು ನೀರಿನ್ ಗ್ಲಾಸ್ ಕೂಡ ಇದೆ.

ಇದು ಒಂದು ಪೆಟ್ರೋಲ್ ಪಂಪ್ ಆಗಿದೆ ಹಾಗು ಇಲ್ಲಿ ಎರಡ್ ಲಾರಿಗಳು ನಿಂತಿದ್ದಾವೆ.

ಆ ತುಂಬ ದೊಡ್ಡದು ಮೈದಾನ್ ಇದೆ.

ಇಲ್ಲಿ ಒಂದು ಗೇಟ್ ಇದೆ ಆ ಗೇಟು ನೀಲಿ ಬಣ್ಣದಾಗಿದೆ.

ಗೋಡೆಯನ್ನು ಕಟ್ಟಿದ್ದಾರೆ ಹಾಗೂ ಇಲ್ಲಿ ಎದ್ರುಗಡೆ ಒಂದು ಲೈಟಿನ್ ಕಂಬ ಇದೆ ಮತ್ತೆ ಒಳಗಡೆ ಒಂದು ವ್ಯಾನ್ ನಿಲ್ಲಿಸಲಾಗಿದೆ ಮತ್ತೆ ಹೊರಗಡೆ--

ಗೋಡೆಯಿಲೆ ಇದೆ ಅದರ ಮೇಲೆ ಬರೆದಿರುವಂತೆ--

ಅದೇ ರೀತಿ ಇಲ್ಲಿ ಒಂದು ಗೇಟಿಗೆ ಬೋರ್ಡ್ ಹಾಕಿಂದ್ ತಿ ಹಾಕಿದ್ದಾರೆ.

ಅ ಮತ್ತೆ ಇಲ್ಲಿ ಬಣ್ಣ ಬಣ್ಣದ--

ಹಾಗೂ ಇಲ್ಲಿ ಮೂರು ತಾಂಭೀರಗಳ ಇವ ಇದಾವೆ.

ಇದು ಒಂದು ಆಫೀಸ್ ಇದೆ ಇಲ್ಲಿ ಎದ್ರುಗಡೆ ನೀಲಿ ಬಣ್ಣದಲ್ಲಿ ರಿಸೆಪ್ಶನ್ ಅಂತ ಬರೆದಿದೆ ಇಲ್ಲಿ ಒಂದು ಸಿಸ್ಟಮ್ ಇದೆ ಹಾಗು ಅ ಒಂದು ಚೆನ್ನಾಗಿ ಇಟ್ಟಿರುವಂತೆ ಟೇಬಲ್ ಇದೆ ಹಾಗೆ ಇಲ್ಲಿ ಒಂದು ಕಿಟಕಿ ಕಾಣ್ತಾಇದೆ.

ಬುಕ್ಸ್ ಆ ಬುಕ್ ಗಳು ಹಾಗೆ ಒಂದು ರಿಜಿಸ್ಟರ್ ಕಾಣ್ತಾ ಇದೆ.

ಬಂದಿ ಹೊತ್ ಹೋಗ್ತಾರೆ ಹಾಗೆ ಇದು ಮಜೀದ್ ಬಿಳಿ ಬಣ್ಣ ಹಾಗೂ----

ಅ ಒಬ್ಬ ವ್ಯಕ್ತಿದು ಮುಖ ಚೆನ್ನಾಗಿ ತೋರಿಸಿಲ್ಲ--

ಎ ಮೈನಸ್ ವನ್ ಎನ್_ಜೆ_ಬಿ --

ಗ್ಲಾಸಿನೊಳಗೆ ಇಟ್ಟಿದ್ದಾರೆ ಹಾಗೆ ಇದು ತುಂಬಾ ನೀಟಾಗಿ ಇಟ್ಟಿದ್ದಾರೆ.

ಇದು ಒಂದು ಫರ್ನಿಚರ್ ಅಂಗ್ಡಿ ಇದೆ.

ಇಲ್ಲಿ ತುಂಬ ತರದ ಫರ್ನಿಚರ್ ಗಳಿವೆ ಮತ್ತೆ ಇಲ್ಲಿ--

ಇದು ಒಂದ್ ಕಿಲ್ಲಿ ದೃಷ್ಟ ದೃಶ್ಯವಾಗಿದೆ.

ನಿಂತಿದ್ದಾರೆ ಮತ್ತೆ ಇದು ಶಾಲೆ ಬಹಳ ದೊಡ್ಡದಾಗಂತ--